ಎಷ್ಟು ಜನ ಕಾಫಿ ಅಣ್ಣ ಕಾಫಿ ಕೂಡ್ಲಿಕ್ಕೆ ಮತ್ತೆ ಟೀ ಕುಡಿಲಿಕ್ಕೆ ಬಂದಿದಾರೆ ನೋಡಿ ಫ್ರೆಂಡ್ಸ್ ನೋಡಿ ಎಷ್ಟು ಫೇಮಸ್ ಅದ ಒಂದು ಕಾಫಿ ಸ್ಟಾಲ್ ಆಗಿದೆ ಎಂದು ಅನಿಸುತ್ತದೆ ನನಿಗಂತೂ ಅನಿಸುತ್ತದೆ.

ನೋಡಿ ಫ್ರೆಂಡ್ಸ್ ಮತ್ತೆ ಇನೊಂದು ಬಸ್ ನಿಲ್ದಾಣಕ್ಕೆ ಬಂದಿದಾರೆ ಬಸ್ ನನಿಲ್ದಾಣಕ್ಕೆ ಬಂದಿದೆ ಬಸ್ ನಿಲ್ದಾಣದಲ್ಲಿ ನೋಡಿ ಹಲವಾರು ಪ್ರಯಾಣಿಕರು ಬಸ್ ಅನ್ನ ಹತ್ತತಾ ಇದಾರೆ ಬಸ್ ಇಲ್ಲಿಯುತ ಇದಾರೆ ಬಸ್ ಒಂದು ಕೆಲವಂದು ಮೂವ್ ಆಗ್ತಾ ಇದೆ.

ಈ ಚಿತ್ರದಲ್ಲಿ ಕಾಣಿಸ್ತುರಾವಂತೆ ಇದು ಒಂದು ಟೀ ಮತ್ತೆ ಕಾಫಿ ಶಾಪ್ ಆಗಿದೆ ಅನಿಸ್ತುತದೆ ನೋಡಿ ಯುವಕ --

ಕಾಫಿ ಅನ್ನು ಕೊಡುತೀದಾನೆ ಯಾರಿಗೂ ಏನೋ ನೋಡಿ ಒಂದು ಸಲ ನೀವು ಕೂಡ ಗಮನಿಸಿ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಕಾಫಿ ಸೆಂಟರ್ ಎಂಬುದನ್ನನ ನೋಡಿ ತಿಳಿದು ಕೊಳ್ಳಿ ನೋಡಿ ಆ ಯುವಕನನ್ನ .

ನೋಡಿ ಇದನ್ನ ನೋಡಿದ ತಕ್ಷಣ ನಿಮಗೆ ಏನು ಅನಿಸುತದೆ ಇದು ಒಂದು ಬಸ್ಸು ನಿಲ್ದಾಣವಾಗಿದೆ ಈ ಬಸ್ಸು ನಿಲ್ದಾಣದಲ್ಲಿ ನೋಡಿ ಜನರು ಬಸ್ಸು ಗಳಿಗಾಗಿ ಕಾಯ್ತ ಕೂತಿದ್ದಾರೆ.

ನೋಡಿ ಫ್ರೆಂಡ್ಸ್ ಈ ಚಿತ್ರದಲ್ಲಿ ಕಾಣಿಸ್ತಿರುವಂತ ಒಬ್ಬ ಯುವತಿ ನಾರ್ಮಲ್ ಡಾನ್ಸ್ ಅನ್ನ ಮಾಡುತಿದಾಳೆ ಸ್ಟೇಜ್ನಲ್ಲಿ ನೋಡಿ ಇವಳು ಎಷ್ಟು ಚೆಂದವಾಗಿ--

ನೋಡಿ ಫ್ರೆಂಡ್ಸ್ ಈ ಚಿತ್ರದಲ್ಲಿ ಕಾಣಿಸ್ತಿರುವಂತೆ ಯಾವುದೇ ಹಳೆ ಕಾಲದ ಐತಿಹಾಸಿಕ ಸ್ಥಳ ಏನೋ ಅನಿಸುತ್ತದೆ ಈ ಸ್ಥಳದಲ್ಲಿ ನೊಡಿ ಹಲವಾರು ಜನರು ಯಾವ ರೀತಿ ಆಲ್ಲಿ ಫೋಟೋ ವನ್ನ ತೆಗಿಯುತ ಇದ್ದಾರೆ.

ನೋಡಿ ಫ್ರೆಂಡ್ಸ್ ಇದು ಯಾವ್ದೋ ಒಂದು ಅಹ್ ಫಂಕ್ಷನ್ ಇದೆ ಫಂಕ್ಷನ್ ನಲ್ಲಿ ಈ ಗಾಯನ ಅಂದ್ರೆ ಗಾಯನ್ ಗಾಯಕ ಗಾಯಕಿ ಬಂದಿದಾರೆ.

ಇಲ್ಲಿ ಎಷ್ಟು ಜನ ಇದ್ದಾರೆ ಯಾವ ತರಹದ ಆಟೋಗಳು ನಿಮಗೆ ಕಂಡು ಬರುತ್ತದೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ತರಹದ ಆಟೋಗಳು ಕಂಡು ಬರುತ್ತದೆ ಮತ್ತು ಇಲ್ಲಿ ನೋಡಿ--